ಇದು ಚಿಕ್ಕ ಮಕ್ಕಳ ಸೈಕಲ್ಸ್ ಆಗಿವೆ.

ಸ್ಕೂಲ್ ನ ಹೆಸರು ಗುರು ನಾನಕ್ ಪಬ್ಲಿಕ್ ಸ್ಕೂಲ್ .

ಈ ಬೇಕರಿ ಯಲ್ಲಿ ನಾನಾ ತರಹದ ಸ್ವೀಟ್ಸ್ ಗಳು ಕಾಣಿಸುತ್ತಾ ಇವೆ.

ಪಾರ್ಕಿ ನಲ್ಲಿ ತುಂಬ ವಸ್ತುಗಳು ಇವೆ.

ಇದು ಒಂದು ಸ್ನಾಕ್ಸ್ ಬಾರ್ ಆಗಿದೆ.

ಇದರ ಹೆಸರು ಧನವಂತ್ರಿ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ .

ಇದು ಮುಸ್ಲಿಂ ಪೂಜೆ ಮಾಡುವ ದರ್ಗವಾಗಿದೆ.

ಕೆಳಗಡೆ ಬಕೆಟ್ ಜಗ್ ಮಗ್ ಗಳನ್ನು ಇಡಲಾಗಿದೆ.

ಎದರಗದೆ ಇರುವ ಅಂಗಡಿಯ ಪ್ರತಿರೂಪ ಕನ್ನಡಿ ಒಳಗೆ ಕಾಣಿಸುತ್ತಾಇದೆ.

ಇದು ಒಂದು ಬೀಗದ ಕೈ ಮಾರುವ ಅಂಗಡಿ ಆಗಿದೆ.

ಇದು ಒಂದು ಕಟಿಂಗ್ ದುಕಾನ್ ಆಗಿದೆ.

ಇದು ಒಂದು ಬಟ್ಟೆಗಳ ಮಾಲ್ ಆಗಿದೆ.

ಹಾಗೂ ಮುಂದೆ ಹೂವು ಹೂವಿನ ಗುಚ್ಚಗಳು ಕಾಣಿಸುತ್ತಾ ಇವೆ.

ಇದು ಒಂದು ಆಟೋ ಶೋ ರೂಮ್ ಆಗಿದೆ.